ಈ ಚಿತ್ರದಲ್ಲಿ ನಮಗೆ ಒಂದು ಬಟ್ಟೆ ಅಂಗಡಿ ಕಾಣಿಸುತ್ತಿದೆ.

ಈ ಇದರಲ್ಲಿ ತುಂಬ ವಿಧ ವಿಧವಾದ ಮೀನುಗಳು ಇದ್ದಾವೆ ತುಂಬ ದಪ್ಪನೆಯ ಮೀನು ಸಣ್ಣನೆಯ ಮೀನು ಎಲ್ಲ ತರಹದ ಇದ್ದಾವೆ.

ಈ ಚಿತ್ರದಲ್ಲಿ ನಾವು ಒಂದು ಕನ್ವೆನ್ಷನ್ ಹಾಲ್ ಅನ್ನು ನೋಡುತ್ತಿದ್ದೇವೆ.

ಈ ಚಿತ್ರದಲ್ಲಿ ನಮಗೆ ಒಂದು ಮನೆಯನ್ನು ಕಟ್ಟಲು ಪಿಲ್ಲರ್ ಹಾಕುತ್ತಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಸಿಕ್ಕರು ಅವರ ಪವಿತ್ರ ಗ್ರಂಥವನ್ನು ಧಾರ್ಮಿಕ ಗ್ರಂಥವನ್ನು ಓದುತ್ತಿರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ರಸ್ತೆಯ ಬದಿಯಲ್ಲಿ ಒಂದು ನೇಮಿಂಗ್ ಬೋರ್ಡ್ ಸಹ ಇದೆ.

ಅದರ ಹಿಂದೆ ತುಂಬ ಬೈಕ್ ಗಳು ಸಹ ನಿಂತಿದ್ದಾವೆ.

ಈ ಚಿತ್ರದಲ್ಲಿ ನಮಗೆ ಒಂದು ಸೈಕಲ್ ಷೋರೋಮ್ ಅನ್ನು ನೋಡಬಹುದು.

ಇಲ್ಲಿ ತುಂಬ ವಿಧ ವಿಧವಾದ ಮೀನುಗಳನ್ನು ಸಹ ನೋಡಬಹುದು .

ಈ ಬಂಡೆಯ ಮೇಲೆ ಹತ್ತಲು ಮೆಟ್ಟಿಲಿನ ವ್ಯವಸ್ಥೆ ಕೂಡ ಇರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಪ್ಯಾಲೇಸ್ ಅನ್ನು ಕಾಣಬಹುದು.